ಸ್ಕೂಲ್ ದು ಸ್ಟೇ ಸ್ಟೇಜ್ ಇದು ಹ ಅಂದ್ರೆ ಮಂಟಪ ಅಂತ ಹೇಳೋದು ರಂಗಮಂಟಪ ಆಹ್ಹ್ ಈ ಮಂಟಪದಲ್ಲಿ ಸ್ಕೂ ಸ್ಕೂಲ್ ಡೇ ಹೈಸ್ಕೂಲ್ ನಲ್ಲಿ ಅಗಹುದು ಯಾವುದರಲ್ಲಿ ಆಗಬಹುದು ವರ್ಷಕ್ಕೆ ಒಮ್ಮೆ ನಾಟಕ ಅದೆಲ್ಲ ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ.

ಇಲ್ಲಿ ಟ್ರಿಕ್ಕಿಂಗ್ ಗೆ ನಾನು ಒಮ್ಮೆ ಹೋಗಿದ್ದೇನೆ ಬಹಳ ಖುಷಿಯಾಗ್ತದ್ದೆ ಅಂತಹ ಪ್ರಕೃತಿ ರಮಣೀಯವಾದ ಸೌಂದರ್ಯವದಂತಹ ಪ್ಲೇಸ್ ಎಲ್ಲೋ ಕೂಡ ಇಲ್ಲ ಆಹ್ಹ್ ಬಹಳ ಖುಷಿಯಾಗ್ತಿದ್ದೆ ಆ ಪ್ಲೇಸ್ ಗೆಲ್ಲ ಹೋಗಿದ್ದು ನಾವು ಅದುವೇ ಸಾಟಿ.

ಹಿಂದುಸ್ಥಾನ್ ಲಾಡ್ಜ್ ಪುತ್ತೂರಲ್ಲಿ ಇದೆ ಇದು ಇಲ್ಲಿ ಬಸ್ ಸ್ಟಾಂಡ್ ಐತ್ತೆ ಅದು ಲಾಡ್ಜ್ ಅದು ರೇಟ್ ಕಾಸ್ಟ್ಲಿ ಆದ್ರೆ ನಮಿಗೆ ಅಲ್ಲಿ ನಿಂತು ಬಸ್ ಬಸ್ ಸ್ಟಾ ಯಾವಾಗ್ ಬಸ್ ಗೆ ಬೇಕಾದರೂ ಹೋಗಬಹುದು ರಪ್ಪ ರೆಡಿ ಆಗಿ ಹೋಗಬಹುದು ಹಿಂದುಸ್ಥಾನ್ ಲಾಡ್ಜ್ ಪುತ್ತೂರಲ್ಲಿ ಇರುವಂತದ್ದು ಇಂತಹ ಲಾಡ್ಜ್ ಬೇರೆ ಬೇರೆ ಕಡೆ ಇದೆ ಪುತ್ತೂರಲ್ಲಿ.

ಹೋಟೆಲ್ ಇರುವಂತಹದ್ದು ಇದೆ ಬಾರ್ ಇರುವಂಹ ಲಾಡ್ಜ್ ಇದೆ ಯಾವುದು ಬೇಕೋ ಅಲ್ಲಿಗೆ ಹೋಗಬಹುದು.

ಹಾಗೆ ಹಾಕಿದರೆ ಚೆಂದ ಆಗೋದಿಲ್ಲ ಅದು.

ಗದ್ದೆ ಇಲ್ಲಿ ಈಗ ಬಹಳ ಕಡೆ ನಮ್ಮ ಕಡೆ ಎಲ್ಲ ಬಹಳ ಕಡಿಮೆ ಇವಾಗ ಗದ್ದೆ ನೋಡ್ಲಿಕ್ಕೆ ಸಿಗುವುದಿಲ್ಲ ಎಲ್ಲ ಅಡಿಕೆ ತೋಟ ಹಾಕಿದ್ದಾರೆ.

ಹಾಗೆ ಇಲ್ಲಿ ಪುತ್ತೂರು ಅಲ್ಲಿ ಸ ಲಾಕ್ ಡೌನ್ ಆಗುವಾಗ ಎಲ್ಲ ಅಂಗಡಿ ಬಂದ್ ಇತ್ತು ಹೋಟೆಲ್ ಕೆಲವು ಮಾತ್ರ ಓಪನ್ ಇತ್ತು ಅದು ರೇಟ್ ಗಳು ಭಯಂಕರ ರೇಟ್ ಅಲ್ಲಿ.